ಈ ಚಿತ್ರದಲ್ಲಿ ಕಾಣ ಬಹುದೆನೆಂದರೆ ಒಂದು ಛತ್ರ ಅಲಿ ಎಲ್ಲರು ಉಟ ಮಾಡುತ್ತಿದ್ದಾರೆ ಕುರ್ಚಿಯ ಮೆಲೆ ಕುಳಿತುಕೊಂಡು ಅಲ್ಲಿ ಮುದುಕರು ವಯಸ್ಸಾದವರು ಎಲ್ಲರು ಸಹ್‌ ನಾವು ಕಾಣಬಹುದು .

ಚೇರ್ಗಳನ್ನು ಹಾಕಿದ್ದಾರೆ. ಮುಂದೆ ಫಂಕ್ಷನ್ ಹಾಲ್ ರೆಡಿ ಮಾಡುತ್ತಿದ್ದಾರೆ ಅಂದರೆ ಹೆಣ್ಣು ಗಂಡನ್ನು ಕೂರಿಸಲು ಪಕ್ಕದಲ್ಲಿ ಗಣಪತಿಯ ಒಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವುದನ್ನು ನಾವು ಕಾಣಬಹುದಾಗಿದೆ .